ದೊಂದು ಆಫೀಸ್ ಆಗ್- ನಗರಸಭೆ ಆಫೀಸ್ ಆಗಿತ್ತು ಇಲ್ಲಿ ಜನರೆಲ್ಲಾ ಇಲ್ಲಿ ಓಡಾಡ್ತಿರೋದ್ನ ನೋಡ್ಬಹುದು ಹಾಗೂ ಇಲ್ಲೊಂದು ಇಷ್ಟು ವಾಹನಗಳು ಕೂಡ ನಿಲ್ಸಿದ್ದಾರೆ ಇಲ್ಲೊಂದು ಇಷ್ಟು ವಾಹನಗಳು ಕೂಡ ಹೋಗ್ತಾ ಇದ--

ಜನರು_ಮಾತನಾಡುವುದು ರೀತಿಯಾದ ಮಾಲ್ ಆಗಿದ್ದು ಮಾಲ್ ನಲ್ಲಿ ವಿವಿಧ ರೀತಿಯಾದ ಅಂಗಡಿಗಳು ಇರುತ್ತೆ. ಬಟ್ಟೆ ಅಂಗಡಿಗಳು ವಿವಿಧ ರೀತಿಯಾದ ಐಟಮ್ಸ್ ಗಳು ಇಲ್ಲಿ ಸಿಕ್ತವೇ. ಜನ್ರು ಎಲ್ಲ ಇಲ್ಲಿ ಹೋಗಿ ನಾನಾ ತರದ ಐಟಮ್ಸ್ ಗಳ್ನ ನೋಡಿ ಅವ್ರಿಗೆ ಬೇಕಾದದ್ದನ್ನ ಪರ್ಚೇಸ್ ಮಾಡ್ತಾರೆ ಜನರು_ಮಾತನಾಡುವುದು .